ಈ ತಾರಾ ಫಂಕ್ಷನ್ ಗಳಲ್ಲೆಲ್ಲ ಶ್ರೀಮಂತರು ಮಾತ್ರ ಮಾಡ್ತಾರೆ. ಶ್ರೀಮಂತರು ಯಾಕ ಮಾಡ್ತಾರೆ ಅಂದ್ರೆ ಇವರ ಹತ್ರ ದು ಹಮ್ ಜಾಸ್ತಿ ಹಣ ಇರುತ್ತೆ ಬಡವರ ಹತ್ರ ಹಣ ಇರಲ್ಲ. ಅದೇ ರೀತಿ ಹಮ್ ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಶ್ರೀಮಂತರು ಬಹಳ ಅವರ ಹತ್ರ ಹಣ ಇದೆ ಅಂತ ಹೇಳಿ ಖರ್ಚು ಮಾಡೋದಕ್ಕೆ ದೊಡ್ ದೊಡ್ಡ ಫಂಕ್ಷನ್ ಹಾಲ್ ಗಳನ್ನ --

ಬುದ್ಧ ಬುದ್ಧ ಒಬ್ಬ ನಿಷ್ಠಾವಂತ ವ್ಯಕ್ತಿ ಸತ್ಯವಂತ ವ್ಯಕ್ತಿ ಸತ್ಯವನ್ನು ಬಿಟ್ಟರೆ ಬೇರೇನೂ ಇಲ್ಲ ಅವರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ತುಂಬಾನೇ ಇದೆ ಅವರ ಬಗ್ಗೆ ಎಷ್ಟು ವಿಷಯ ಹೇಳಿದ್ರೂನು ಕಡಿಮೇನೆ ಹೊರತು ಹೆಚ್ಚು ಏನು ಆಗುವುದಿಲ್ಲ.